ಹೇಲರ್ ಎಂದು ಸ್ವಚ್ಛ ಭಾರತ ಅನ್ನು--

ಇಟ್ಟುಕೊಂಡರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು.

ತಿನ್ನುತ್ತಾರೆ ಮತ್ತು ಬಹಳಷ್ಟು ಜನ ರುಚಿಯಾಗಿ ಇರುತ್ತದೆ ಅಂದು ಸುತ್ತ್ತ ಮುತ್ತಲಿನ ಎಲ್ಲ ಜನರು ಅಲ್ಲಿಗೆ ಹೋಗುತ್ತಾರಾ.

ಅಹ್ ಮ ಮಾರುಕಟ್ಟೆಗೆ ಹೋಗಿ ನೋಡಿ --

ಬಹಳ ಅಷ್ಟಾದ್ರೆ ನಮಗೆ ಇನ್ನ ಪ್ರಯೋಜನ ಆತದ.

ಆ ರೈಚೂರಿನಲ್ಲಿ ಅಹ್ ಕರೆಂಟ್ ಉತ್ಪಾದಿಸುತ್ತೇವೆ ಮತ್ತೆ --

ನಮ್ಮ ರೈಚೂರಿನಲ್ಲಿ ರಿಲಯನ್ಸ್ ಮಾರ್ಟ್ ಇದೆ ಅಲ್ಲಿನ ಉತ್ತಮವಾದ --

ಉಮ್ ಅವು ನಿನ್ನೆ ಹೋಗಿದ್ವಿ ಪಿಕ್ಚರ್ ನೋಡಾಕ.

ಬಹಳಷ್ಟು ಬೇಕಾಗುತ್ತದೆ ಹಾಗೆ ಹಾಲಿನಿಂದ ಬಹಳಷ್ಟು ಕಡೆ ಇಂದ ಪ್ರಯೋಜನವನ್ನು ಮಾಡುತ್ತೇವೆ.

ರೈಚೂರಿನಲ್ಲಿ ಬಹಳಷ್ಟು ಫ್ಯಾಕ್ಟರಿ ಗಳು ಇದ್ದವ ಮತ್ತೆ ಅಲ್ಲಿನ ಸುತ್ತ ಮುತ್ತಲಿನ --

ನೋಡಿಕೊಂಡು ನಾವು ಹಿತ ಮಿತವಾಗಿ ಬಳಸಿಕೊಳ್ಳಬೇಕು ಮತ್ತೆ ಬಹಳಷ್ಟು ಅವರು --

ಅವು ಸುತ್ತ ಮುತ್ತಲಿನ ಆಫೀಸ್ --

ಜೆರಾಕ್ಸ್ ಬೇಕು ಅಂತ ಕೇಳಿದಾಗ ನಮಗ ಅನುಕೂಲವನ್ನು ಮಾಡಿ ಕೊಡುತ್ತಾರೆ.

ಯಾವತ್ ರೀತಿಯನ್ನು ಮಾಡಿಕೊಡಬೇಕಾಗಿ ಎಂದು ಮತ್ತೆ ಹೇಳಿಕೊಡುತ್ತಾರೆ .

ಕಿರಣ ಸುತ್ತ ಮುತ್ತ ಹೊರಗಡೆ ಹೊರಗಡೆ ಇರುವಂಥ ಬೈಪಾಸ್ ರಸ್ತೆಗಳು --

ಹಾಗೆ ಇದು ಕಲಿತರೆ ಇನ್ನು ಮುಂದಿನ ಭವಿಷ್ಯ ಕೂಡ ನಾಳಿನ ಮುಂದಿನ ಮಕ್ಕಳಿಗೆ ಬಹಳಷ್ಟು ಈಜಿ ಆಗುತ್ತೆ.

ಹಾಗೆ ಎಲ್ಲರೂ ಬಂದು ವಾಕಿಂಗ್ ಅಥವಾ ಎಕ್ಸಾಸೈಸ್ ಎಲ್ಲವನ್ನು ಮಾಡಬಹುದು.

ಇನಲ್ಲಿ ಸುತ್ತ ಮುತ್ತ ಬಹಳಷ್ಟು ಚಾಯಾದ ಅಂಗಡಿಗಳು ಇದ್ದವ.

ನಡೆದು ಹಿರಿಯರಾದಂಥವರು ನಡೆಕೊಂಡು ಹೋಗುವುದಕ್ಕೆ ಇದೊಂದು ಅನುಕೂಲ ಆಗುತ್ತದೆ.

ಬಹಳಷ್ಟು ಬಸ್ಸು ಗಳು ಬಿಡುವುದರಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗುತ್ತದೆ.

ಮದುವೆ ಸಮಾರಂಬಗಳಲ್ಲಿ ಮುಂತಾದ ಕಾರ್ಯಕ್ರಮಗಳಲ್ಲಿ ತೊಟ್ಟಿಲು‌ ಆಗಿರಬಹುದು --

ಆಮೂಕ ಪ್ರಾಣಿಯಾಣೆ ಎಲ್ಲದರೂ ಕಂಡರೆ ಇಂತಹ ಹಾಸ್ಪಿಟ್ಲಿಗೆ ಕರೆದುಕೊಂಡು ತನ್ನಿ.

ಚೆನ್ನಾಗಿ ಇರುತ್ತದೆ ಅಲ್ಲಿನ ದೇವಾರನ್ನು ಯೇಸು ಕ್ರೈಸ್ತನನ್ನು ಪ್ರಾರ್ಥಿಸುತ್ತ --

ತರಹದಲ್ಲಿ ಎಲ್ಲ ರೀತಿಯ ಫೋಟೋಗಳನ್ನು ಹಚ್ಚಿರುತ್ತ್ತಾರೆ ಅಲ್ಲಿ ನೋಡಿಕೊಂಡು ನಾವು ಮಾಡಿಸಿಕೊಳ್ಳುತ್ತೀವಿ ಕಟ್ಟಿಂಗ್ ಅನ್ನು --

ನೀರಿನಲ್ಲಿ ಆಟವನ್ನು ಮಾಡಿಕೊಳ್ಳುವುದು ಎಗರುವುದು ಜಿಗಿತ ಕುಣಿತ --

ತಮ್ಮ ಎನನ ದೊಡ್ಡ ದೊಡ್ಡ ಗ್ರಂಥಾಲಯಗಳು ಆದಂಥ ನಮ್ಮ ಅಗ್ರಿಕಲ್ಚರ್ ಕಾಲೇಜು ಅಲ್ಲಿ ನಮ್ಮ ರಾಯಚೂರಿನ--

ತುಂಬಾ ಒಳ್ಳೆಯ ರೀತಿಯಿಂದ ಕುತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಕೂಡ ಮಾಡಿ ಕೊಡಲಾಗಿದೆ ಇಂಥ ಶಾಲೆ ಕಾಲೇಜು ಗಳು ಇರುವುದರಿಂದ.